ಇದೊಂದು ಸುಂದರವಾದ ಸಮಾರಂಭವಾಗಿದೆ ಸಮಾರಂಭದಲ್ಲಿ ಉತ್ತಮವಾದ ಲೈಟಿಂಗ್ಸ್ ಆಫ್ಫೆಕ್ಟ್ ಗಳನ್ನು ಹೆಚ್ಚಿನ ಜನರು ಈ ನೋಡಲು ಬಂದಿದ್ದಾರೆ ಇಲ್ಲಿ ಒಂದು __

ಇಲ್ಲಿ ಹಲವು ಜನರು ಬಂದು ಪೂಜೆ ಮಾಡುತ್ತಿರುವುದನ್ನು ನಾವು ನೋಡಬಹುದು ಇಲ್ಲಿ--

ತ ಕಬ್ಬುವನ್ನು ಸತಾ ಇಟ್ಟು ಪೂಜೆ ಮಾಡುತ್ತಿರುವನ್ನ ನೋಡ್ತಿದ್ದವ್ ಚಿನ್ನ ಚಿಕ್ಕ ಮಕ್ಕಳ ಸಹ ಆರಂಭಿಸಿದ್ದಾರೆ .

ನಾವು ನಮ್ಮ ಏಜಿನಲ್ಲಿ ಕಲಿಯಬೇಕಾಗುತ್ತದೆ ಈಗ ವಯಸ್ಸಿನಲ್ಲಿ ಕಲಿತರೆ ಉತ್ತಮವಾದ ಬಾಡಿ ಬಿಲ್ಡಿಂಗ್ ಮಾಡಬಹುದು ಎಂದು ಹೇಳ --